ಶಾವಿನಿ ಖಾದಿ ಅಂತ ಸೊಸೈಟಿ ಇದೆ.

ಇಲ್ಲಿ ಗಿಡಗಳು ಇವೆ ಮತ್ತು ಇಲ್ಲಿ ಕರೆಂಟ್ ಇನ ವೈರುಗಳು ಇವೆ.

ಮತ್ತು ಕರೆಂಟಿನ ನ ಕಂಬ ಇದೆ ಮತ್ತು ವೈರ್ ಗಳು ಇವೆ.

ಇಲ್ಲಿ ಒಂದು ಕಡೆ ಇಂದ ನೀರು ಮತ್ತೊಂದು ಕಡೆಗೆ ಹಾದಿ ಹೋಗುತ್ತದೆ.

ಇಲ್ಲಿ ಒಂದು ಮನೆ ಇದೆ ಒಂದು ಬಾಗಿಲು ಇದೆ.

ಇಲ್ಲಿ ಸ್ಕೂಲ್ ಬ್ಯಾಗ್ ಗಳು ಇವೆ.

ಇಲ್ಲಿ ಒಂದು ಡೆರ್ ಡೋರ್ ಅನ್ನು ಮುಚ್ಚಿದಾರೆ.

ಕೆಳಗಡೆ ವ್ಯಕ್ತಿಗಳು ನಿಂತಿದ್ದಾರೆ ಮಹಿಳೆಯರು ಪುರುಷರು ಹಾಗೂ ಮಕ್ಕಳು.

ಇಲ್ಲಿ ತೆಲುಗುವಿನಿಂದ ಬರೆದಿದ್ದಾರೆ ಒಂದು ಬ್ಯಾನರ್ ಮೇಲೆ--

ಇಲ್ಲಿ ಸೋಫಾ ಸೀಟುಗಳನ್ನು ಹಾಕಿದ್ದಾರೆ ಎಲ್ಲರಿಗೂ ಕೂಡುವಗೋಸ್ಕರ.

ಇಲ್ಲಿ ಇಲ್ಲಿ ಮಹಿಳೆಯರು ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ.

ಇಲ್ಲಿ ಬಕೀಟು ಗ್ಲಾಸ್ ಗಳನ್ನು ಇಟ್ಟಿದ್ದಾರೆ.

ಇದು ಇಲ್ಲಿ ಹೇರ್ ಡ್ರೈಯರ್ಗಳು ಮತ್ತು ಬ್ಯೂಟಿ ಪ್ರಾಡಕ್ಟ್ಸಗಳು ಇವೆ ಇಲ್ಲಿ ನಿಶಾ ಮೆಹಂದಿಗಳು ಇವೆ.

ವ್ಯಾಸಲಿನ್ ಗಳು ಫೆರೆನ್ ಲವ್ಲೀ ಗಳು ಬೇರೆ ಬೇರೆ ವೈಟ್ ಟೋನ್ ಪೌವರ್ಡ್ಸ್ ಫೇಸ್ ವಾಶ್ ಗಳು ಇವೆ ಇಲ್ಲಿ.

ಇಲ್ಲಿ ಹಲವಾರು ಬ್ಯೂಟಿ ಪ್ರಾಡಕ್ಟ್ಸ್ ಗಳು ಇವೆ.

ಇಲ್ಲಿ ಎಲ್ಲಾ ಕಾಲೇಜಿನ ವಿದ್ಯಾಥಿಗಳನ್ನು ಡ್ಯಾನ್ಸ್ ಅನ್ನು ಕೋಲಾಟ ಮಾಡ್ತಾಯಿದ್ದಾರೆ.

ಒಂದು ಕಾರ್ ಇದೆ ಮತ್ತು ವ್ಯಾನುಗಳು ಇವೆ.

ಇಲ್ಲಿ ಹಲವಾರು ರೂಮ್ ಗಳು ಇವೆ.

ಇಲ್ಲಿ ಒಂದು ಫಿಲ್ಟರ್ ನೀರಿನ ಡಬ್ಬಿ ಇದೆ.

ಇಲ್ಲಿ ಟ್ರೈನ್ ಪಟ್ರಿ ಇದೆ ಮತ್ತಿಲ್ಲಿ ಕಾಂಕ್ರೆಟ ಇದೆ.

ಇಲ್ಲಿ ಲಾರಿ ಮತ್ತು ಟ್ರ್ಯಾಕ್ಟರ್ ಗಳ ದೊಡ್ಡದಾದ ಟೈರ್ ಗಳು ಇವೆ.

ಬಲೂನ್ ಗಳು ಇವೆ ವ್ಯಕ್ತಿಗಳು ನಿಂತಿದ್ದಾರೆ.

ಇಲ್ಲಿ ಕ್ರೀಮ್ ಬನ್ನು ಮತ್ತು ದಿಲ್ಕುಶ್ ಬ್ರೆಡ್ ಗಳನ್ನು ಇಟ್ಟಿದ್ದಾರೆ ಮತ್ತು--

ಇಲ್ಲಿ ಮದುವೆ ಕಾರುಗಳು ಫ್ಲವರಿಂದ ಡೆಕೋರೇಟ್ ಮಾಡುತ್ತಾರೆ.

ಇದು ಒಂದು ಹೋಟೆಲಿ ನ ರೂಮ್ ಇದೆ.

ಇಲ್ಲಿ ಒಂದು ಸಿದ್ದರೂಡ್ ಮೆಡಿಕಲ್ ಅಂಡ್ ಜೆನರಲ್ ಸ್ಟೋರ್ ಇದೆ.

ಜನರಲ್ ಸ್ಟೋರ್ ಮತ್ತು ಮೆಡಿಕಲ್ ಅನ್ನು ಸೆಟರ್ ಅನ್ನು ಮುಚ್ಚಿದ್ದಾರೆ.

ಮತ್ತೆ ಇಲ್ಲಿ ಮಾವಿನ ತೋರಣವನ್ನು ಕಟ್ಟಿದ್ದಾರೆ.

ಇಲ್ಲಿ ಪುರುಷರ ಶರ್ಟುಗಳನ್ನು ಶಿಸ್ತಾಗಿ ಮಂ ಹಿ ಎಲ್ ಸೆಲ್ಪಿನೊಳಗೆ ಇಟ್ಟಿದ್ದಾರೆ.

ಇಲ್ಲಿ ಡೈಪರ್ ಗಳು ಪಾಂಪರ್ಸ್ ಗಳು ಇವೆ.

ಇಲ್ಲಿ ಒಂದು ಬೌಲಿನಲ್ಲಿ ಚಟ್ನಿಯನ್ನು ಇಟ್ಟಿದ್ದಾರೆ ಮತ್ತು ಒಂದು ಚಮಚವನ್ನು ಹಾಕಿದ್ದಾರೆ.

ಪನ್ನೀರ್ ಅನ್ನು ತೆಗೆದು ಊಟ ಮಾಡ್ತಾ ಇದಾರೆ.

ಇಲ್ ಅದ್ರ ಪಕ್ಕದಲ್ಲಿ ವೀರಭದ್ರೇಶ್ವರ ಟೆಂಟ್ ಹೌಸ್ ಇದೆ ಕಟ್ಟಿಗೆಗಳು ಇಟ್ಟಿದ್ದಾರೆ ಚೇರ್ ಗಳು ಇಟ್ಟಿದ್ದಾರೆ.